ಈ ಇಮೇಜ್ನಲ್ಲಿ ನೋಡ್ತಇರಬಹುದು ಒಂದು ಹೋಟೆಲ್ ಕಾಣ್ತಾ ಇದೆ ಫ್ರೆಂಡ್ಸ್ ಆ ಹೋಟೆಲ್ ನೇಮ್ ಬಂದ್ಬಿಟ್ಟು ಗ್ರೇಟ್ ಮಹಾರಾಜ ಹೋಟೆಲ್ ಅಂತ ಗೈಸ ಬಿ ಹಾಗೆ ಇಲ್ಲಿ ಯಾವ ಯಾವ ತಿಂಡಿ ದೊರೆಯುತ್ತದೆ ಅಂತ ಒಂದು ಬೋರ್ಡ್ ನಲ್ಲಿ ಹಾಕಿದ್ದಾರೆ ಗೈಸ .

ಹಾಗೆ ಇಲ್ಲಿ ಎಲ್ಲ ರೀತಿಯ ವೇಜ್ ನಾನ್ ವೆಜ್ ರೀತಿಯ ತಿಂಡಿಗಳು ದೊರೆಯುತ್ತದೆ.

ನಾವು ಈ ಇಮೇಜ್ ನಲ್ಲಿ ನೋಡ್ತ ಇದ್ದೀವಿ ಒಂದು ಎಸ್.ಆರ್.ಕನ್ವೆಂಷನಲ್ ಅಂತ ಒಂದು ದೊಡ್ಡದಾದ ಒಂದು ಅಪ್ಪಾರ್ಟ್ಮೆಂಟ್ ನೋಡ್ತಾಯಿದ್ದೇವೆ ಗೈಸ .

ಎಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಜೆಯ ಶುಭೋದಯಗಳು ಗಯಸ್ ನಾವು ಇಮೇಜ್ನಲ್ಲಿ ನೋಡ್ತಾ ಇದ್ದೇವೆ ಒಂದು ದೇವಸ್ಥಾನವನ್ನು ನೋಡ್ತಾಯಿದ್ದೇವೆ ಗಯಸ್ ಅಲ್ಲಿ ಬುದ್ಧನ ದೇವಸ್ಥಾನವನ್ನು.

ಗೈಸ ನೀವು ನೋಡ್ತಾ ಇದ್ದೇವೆ ಒಂದು ಆ ರಿವರ್ ನೋಡ್ತಾ ಇದ್ದೇವೆ ಗೈಸ ನೋಡಿ ಗೈಸ ಎಷ್ಟು ಸುಂದರವಾಗಿದೆ ನೋಡಲು ತುಂಬಾ ಚೆನ್ನಾಗಿ ಇದೆ .